ತರತರದ ಬಿಸ್ಕೆಟ್ ಗಳಿವೆ ಮತ್--

ಮತ್ತು ನಾಕೈದು ಬಾಕ್ಸ್ ಗಳಿವೆ ಒಂದು ಕಡೆ ಬೈಕ್ ಇದೆ ಇನ್ನೊಂದು ಕಡೆ ಕಾರ್ ಇದೆ.

ಎರಡು ಕಡೆ ಎರಡು ಚಿಡಿಗಳಿವೆ ಒಂದು ಕೊಡ ಇದೆ ಒಂದೆರಡು ಮನುಷ್ಯಗಳು ನಿಂತಿವೆ.

ಹಾಗು ಎಂಟ್ ಒಂಬತ್ತು ಅರುಮೆ- ಆನ್- ಆನ್- ಅಲ್ಮಾರಿಗಳಿವೆ --

ಒಬ್ಬ ಬಾಕ್ಸ್ ಮೇಲೆ ಕುಂತಿದ್ದಾನೆ ಮತ್ತು ಒಬ್ಬನು ಚೇರ್ ಮೇಲೆ ಕುಂತಿದ್ದಾನೆ.

ಅದರ ಒಳಗೆ ಇಪ್ಪತ್ತೈದು ಅಲ್ಮಾರಿಗಳಿವೆ ಆ ಅಲ್ಮಾರಿ ಒಳಗೆ ಬಹಳ ತರತರದ ಶಾಂಪು ಗಳಿವೆ ಮತ್ತು ಪೌಡರ್ ಇದೆ.

ಇದು ಒಂದು ಮನೆ ಇದೆ ಅದರ ಮೇಲೆ ರಾಧಾಕೃಷ್ಣ ಪೋಸ್ಟರ್ ಅನ್ನು ಮೆತ್ತಿಸಲಾಗಿದೆ. ಮತ್---

ಇದರಲ್ಲಿ ಬಹಳ ಪಾಕೆಟ್ ಗಳನ್ನು ಇಡಲಾಗಿದೆ.

ಮತ್ತು ಮೋಡ ಬಂದಿದೆ ಆ ಮೋಡ ಮೇಲೆ ಕಾಮನಬಿಲ್ಲುನ್ನು ಚೆನ್ನಾಗಿ ಕಾಣಿಸುತ್ತಿದೆ.

ಒಂದು ಬೈಕ ಇದೆ ಮತ್ತು ಒಬ್ಬಕಿ ಹುಡುಗಿಯ ನಡೆಯುತ್ತಿದ್ದಾಳೆ ಅವರ ಕೊಳ್ಳಾಗಿ ಐಡೆಂಟಿ ಕಾರ್ಡಿದೆ.

ಇದು ಒಂದು ತರಕಾರಿ ಬಂಡಿ ಇದೆ ಅದರ ಒಳಗಡೆ ಅ _ಅ _ಅ ಸೇಬುಮತ್ತು ಬಾರೆ ಹಣ್ಣು ಮತ್ತು ಅ_ಅ_ಅ ಟೂರ್ಬೋಸ ಅ _ಅ _ಅ ಇಡಲಾಗಿದೆ.

ಅರ್ಕ ಅದು ಮಚ್ಚಿಅನ್ನು ಖರದಿ ಮಾಡುತ್ತಿದ್ದಾರೆ.

ಮತ್ತು ಎರಡು ಸೆಟ್ಟರ್ ಎಳದಿದ್ದ ಕಾಣಿಸುತ್ತಿರಲಾಗಿದೆ ಒಂದು ಕಿಡ್ಕಿದೆ.

ಮತ್ತು ಯ-ಒಂದು ಕಡೆ ಪೈಪನ್ನು ಇಡಲಾಗಿದೆ ಅ--

ಅದರ ಮೇಲೆ ಅ ಎಂಟು ಒಂಬತ್ತು ಬಟನ್ ಗಳಿವೆ.

ಇದು ಒಂದ್ ಇದು ಕಾಂಜಿನ ಡೋರ್ಸ್ ಇವೆ ಮೂರೂ--

ಮತ್ತು ಮೂರು ಅ ದೇವರಿನ ಫೋಟೋ ಗಳಿವೆ ಒಂದು ಗಡಿಯಾರವಿದೆ .

ಮತ್ತು ಹೊರಗಡೆ ಒಂದು ಕಲ್ಲಿನ ಕಂಪೌಂಡ್ ಇದೆ.

ಮತ್ತು ಇನ್ನೊಂದು ಕಡೆ ಅ ಒಂದು ಸೆಟ್ಟರನ್ನು ಇದೆ.

ಮತ್ತು ಫ್ಯಾನು ಇವೆ ಮತ್ತು ಮೂವತ್ತು ಮೂವತ್ತೊಂದು ಅಲ್ಮಾರಿ ಇವೆ ಅದರಲ್ಲಿ ಅರವಿ ಅರವಿ ಇಡಲಾಗಿದೆ ಇ --